ರುಬ್ಬಿ ಇಲ್ಲಿ ಒಗ್ಗರಣೆಗೆ ನಾವು .

ಹ್ಮ್ so ಈರುಳ್ಳಿ ಬೆಂದಮೇಲೆ ಈ ರುಬ್ಕೊಂಡಿರೊ ಮಸಾಲೆ ನ ಹಾಕ್ಬುಟ್ಟು,

ಆಮೇಲೆ ಅದು ಬೇಸಿಟ್ಕೊಂಡಿರೋ ತರ್ಕಾರಿನ್ನ mix ಮಾದ್ಬಿಡ್ತೀವಿ. ಹಾಗೆ ಇದು second ರೀತಿಯಾಗಿ ಮಾಡೋದು.

ಇದು with ಮಸಾಲಾ ಅಂತ. ಇದು ಚೆಕ್ಕೆ, ಲವಂಗ, ಶುಂಟಿ, ಹಾಕ್ತಿವಿ ಅಲ್ಲ . ok ಅದು ಚೆಕ್ಕೆ ಏನು ಲವಂಗ ಹಕ್ತಿರ ಅಲ್ಲ, ಚೆಕ್ಕೆ smell smell ಅನ್ಸಲ್ವಾ ಅದು ತಿನ್ನೋವಾಗ ಒಂಥರ? ಇಲ್ಲ ಇಲ್ಲ ಜಾಸ್ತಿ ಏನು ಹಾಕೋದ್ ಬೇಡ. ಸ್ವಲ್ಪ, ಹೆಂಗೆ ಅಂದ್ರೆ ಅದು ಹಾಕ್ದಂಗು ಇರ್ಬೇಕು, ಹಾಕ್ದಿರಂಗು ಇರ್ಬೇಕು. ಸ್ವಲ್ಪ ಒಂದ್ ಚಿಟ್ಕೆಅಷ್ಟ್ ಅಂತರ್ ಅಲ್ಲ ಹಂಗೇ . ಹ್ಮ್ ಹ್ಮ್ ಸ್ವಲ್ಪ ಅದರ್ Flavour ಬಂದ್ರೆ ಸಾಕು . ಈ ಎರಡ್ ರೀತಿನಲ್ಲಿ ಯಾವುದು ಚೆನ್ನಾಗಿರುತ್ತೆ. first ನೆದು ಚೆನ್ನಾಗಿರುತ್ತ ಇದು ಚೆನ್ನಾಗಿರುತ್ತಾ? ಎನ್ ಗೊತ್ತಾ ನಾವ್ ಯಾವಾಗಲು plain ತಿಂದು ತಿಂದು ಬೇಜಾರ್ ಅದಾಗ ಇದು ಮಸಲೆದ್ ಮದ್ಕೊಂಡ್ತಿವಿ .

ಆ, ಮಸಲೆದು ಇಷ್ಟ ಅಗ್ಬುಡುತ್ತೆ ಎರಡು ಇಷ್ಟ ಅಗ್ಬುಡುತ್ತೆ ಹಂಗೇ . ok, ಈಗ ಬೇರೆ summer ಇದೆ ಅಲ್ವ ಸ್ವಲ್ಪ ಮಸಾಲೆ avoid ಮಾಡ್ಬೇಕು. summer time ಅಲ್ಲಿ ಮಸಾಲೆ ಇಲ್ದೆ ಇರೋದು ಮದ್ಕೊಂಡ್ತಿರೆನೊ ಅಲ್ವ?

ok ಇವಾಗ ಚಳಿಗಾಲ ಆ ತರ ಮಳೆಗಾಲದಲ್ಲಿ .

ತಿನ್ಬೇಕು. ಮಳೆ ಬರ್ತಾ ಇರೋ time ಅಲ್ಲಿ ಸ್ವಲ್ಪ ಮಸಾಲೆ item ಇಷ್ಟ ಪಡ್ತಾರೆ ಅಲ್ವ ಕೆಲವೊಬ್ರು, so ಅವಾಗ ಮಸಾಲೆ ಹಾಕ್ಬಿಟ್ಟು ಮಾಡ್ಕೊಂತೀರ ಅಲ್ವ?

ಅಷ್ಟೆ ಅಷ್ಟು ಮಾಡ್ತೀವಿ. ಮ್ಮ್. ಅದ್ ಮಾಡ್ದಗ್ ಅಂತು ಮುದ್ದೆ ಮಾಡೇ ಮಾಡ್ತಿವಿ ok ಇದೆಲ್ಲ ಹೇಳಿದ್ರಲ್ಲ, ಈಗ ಸಾರು, ಏನು ಪಲ್ಯ ಮಾಡೊದು ಮುದ್ದೆ ಮಾಡೋದ್ ಹೇಗೆ ಯಾವ್ ಮುದ್ದೆ ಮಾಡ್ತಿರ ನೀವು . ಇವಾಗ ಎಲ್ಲಾ ತುಂಬಾ ಜನ ಸ್ವಲ್ಪ ಜನ ಜೋಳದ್ ಮಾಡ್ತಾರೆ . ಸ್ವಲ್ಪ ಜನ ರಾಗಿದ್ ಮಾಡ್ತಾರೆ ನೀವು ಯಾವದ್ ಮಾಡ್ತಿರ? ನಾವು ರಾಗಿ ಮುದ್ದೇನೆ ಮಾಡೋದು ರಚಿತ . ಯಾವ್ ರೀತಿ ಮಾಡ್ತಿರ ನೀವು ರಾಗಿ ಮುದ್ದೇನ? ಯಾಕಂದ್ರೆ ಕೆಲವೊಬ್ರು, ಒಬಬ್ರು ಒಂದ್ ಒಂದ್ ರೀತಿಯಾಗ್ ಮಾಡ್ತಾರೆ . ಹ್ಮ್ ಅದು ನೀವ್ ಯಾವ್ ರೀತಿ ಮಾಡ್ತಿರ? ನಾನು ನೀರ್ ಕುದ್ಸಕ್ ಇಡ್ತೀನಿ . ok, ನೀರ್ ಕುದ್ಸಕ್ ಇಡ್ತೀರ.

ಇಟ್ಬಿಟ್ಟು ಒಂದ್ ಇನೊಂದು ಬೇರೆ ಬಟ್ಲಲ್ಲಿ ಒಂದ್ ಸ್ವಲ್ಪ ಒಂದೆರಡ್ spoon ಅಷ್ಟು ರಾಗಿ ಹಿಟ್ಟನ್ನ ನೀರಲ್ ಕಲ್ಸ್ಕೊಂಡ್ ಬಿಟ್ಟು .

ಆ ಅದು ಪಾತ್ರೇಲ್ ನೀರ್ ಇಟ್ಟಿರ್ತೀರಾ ಅಲ್ಲ ಒಲೆ ಮೇಲೆ,

ಅದು ಕುದಿವಾಗ ಈ ಕಲ್ಸ್ಕೊಂಡಿರೊ ಹಿಟ್ನ ಅದಕ್ ಹಾಕ್ತೀನಿ .

ಅದಾದ್ಮೇಲೆ ನಮ್ಗೆ ಎಷ್ಟು ಮುದ್ದೆ ಬೇಕೋ ನೋಡ್ಕೊಂಡು ಹಿಟ್ಟು ಹಾಕ್ತೀನಿ .

ಆಮೇಲೆ ಹತ್ತು ನಿಮಿಷ ಬೇಸ್ತಿನಿ ಅದ್ನ . ok ಹತ್ತು ನಿಮಿಷ ಬೆಸ್ಬೇಕಾ? ಹ್ಮ್, ಕೆಲವ್ರು ಐದು ನಿಮಿಷನೆ ಸಾಕು ಅಂತಾರೆ. ನಾನು ಹತ್ತು ನಿಮಿಷ ಬೇಸ್ತಿನಿ.

ಆಮೇಲೆ ಕೆಳಗ್ ಇಳಿಸ್ಕೊಂಡ್ಬಿಟ್ಟು

ಅದು ಚನ್ನಾಗಿ ಕೂಡ್ಸೋದು ಮುದ್ದೆ ಕೋಲಿಂದ . ok. ಕೋಲ್ ಮಾಡ್ಕೊಂಡಿದೀರ ನೀವು?

last ಅಲ್ಲಿ ಮುದ್ದೆ ಕೂಡ್ಸುವಾಗ ಒಂದ್ ಸ್ವಲ್ಪ ತುಪ್ಪ ಹಾಕ್ತೀನಿ. ಚೆನ್ನಾಗ್ ಇರುತ್ತೆ . ಅಂದ್ರೆ ಇದು ಏನದು nice soft ಆಗಿ ಇರುತ್ತೆ ಅಂತ ಅಲ್ವ? ಮ್ಮ್, soft ಆಗಿ ಇರುತ್ತೆ ಮತ್ತೆ ತುಪ್ಪದ್ Flavour ಬರುತ್ತೆ .

ಹ ಅಂಟೂದಿಲ್ಲ ಅಲ್ಲ ಅದು ಒಂದು main reason .

ಬಿಸಿ ಬಿಸಿ ಮುದ್ದೆ, ಸಾರು, ಪಲ್ಯ ಚನಾಗಿರುತ್ತೆ . ok ಇವತ್ತು ಏನು ಮುದ್ದೆ ಬಸ್ಸಾರು ಮಾಡ್ಬೇಕು ಅಂತ plan ಹಾಕ್ಕೊಂಡಿದೀರ?

ನಾವು ಎನ್ ಗೊತ್ತಾ ನೀವ್ ಹೇಳದ್ರಲ್ಲ ಈಗ ಮುದ್ದೆ ರಾಗಿ ಮುದ್ದೆನ ಅದು ನಮ್ಮ ಮನೇಲಿ ಯಾವ್ ರೀತಿ ಮಾಡ್ತಿವಿ ಅಂದ್ರೆ ನಾವ್ ಅದು ರಾಗಿ ಮುದ್ದೆಗೆ ಒಂದ್ ಸ್ವಲ್ಪ ನೀರು, ಉಪ್ಪು, ಅನ್ನ ಇಲ್ಲ ರವೆ ಬರುತ್ತ್ ಅಲ್ವ ಚಿರೋಟಿ ರವೇ .

ಇದ್ರೆ, ಅನ್ನ ಉಳ್ದಿದ್ರೆ ಅನ್ನ, ಇಲ್ಲ ಅನ್ನ ಬಿಸೀದ್ ಆಗಿದ್ರೆ ಅದಕ್ ಸ್ವಲ್ಪ ಅನ್ನ ನೀರು, ಉಪ್ಪು ಹಾಕಿ .

ಅನ್ನ ಇರ್ಲಿಲ್ಲ ಇನ್ನು ಮಾಡಿಲ್ಲ next ಮಾಡ್ಬೇಕು ಅನ್ನ ಅಂದ್ರೆ ಅದುಕ್ ಸ್ವಲ್ಪ ರವೆ ಹಾಕಿ ಉಪ್ಪು, ನೀರು ಹಾಕಿ ಇಡ್ತೀವಿ ಕುಡಿಯೋದಕ್ಕೆ. ಅದು ಕುದಿಯಕ್ ಸ್ಟಾರ್ಟ್ ಮಾಡದ್ಮೇಲೆ, ಹಿಟ್ಟು ಸುರದ್ಬಿಡ್ತಿವಿ ದಪ್ಪ ದಪ್ನಗೆ . ಹ್ಮ್ಮ್ . ಅದು ಕುದಿಯಕ್ ಬಿಡ್ತಿವಿ ಹದಿನೈದು ನಿಮಿಷ ಬಿಡ್ತಿವಿ .

ಹದಿನೈದ್ ನಿಮಿಷ ಕುದ್ದ್ ಆದ್ಮೇಲೆ, ಸ್ಟವ್ ನ ಸ್ವಲ್ಪ ಸಿಮ್ಮಿಗೆ ಹಾಕ್ಬಿಡ್ತೀವಿ. ಇಲ್ಲ ಅಂದ್ರೆ full ಆಫ್ ಮಾಡ್ಬಿಟ್ಟು, ಕೆಳಗಡೆ ಇಟ್ಕೊಂಡು ತಿರ್ಗಿಸ್ತೀವಿ ಏನು ಗಂಟ್ ಆಗಬಾರದು, ಹಿಟ್ ಹಿಟ್ ಇರ್ಬಾರ್ದು ಅಂತೇಳಿ ಚೆನ್ನಾಗ್ ತಿರಿಗಿಸ್ಬಿಡ್ತೀವಿ. ಅದಾದ್ಮೇಲೆ ಎನ್ ಮಾಡ್ತಿವಿ ಮುದ್ದೇನ ತಟ್ಟ್ತೀವಿ. ನಮ್ಮ ಮನೇಲಿ ನಿಮ್ ಥರ ಏನು ಮುದ್ದೆ ಕೋಲ್ ಏನು use ಮಾಡಲ್ಲ . just plate ಇಂದಾನೆ ಹಿಂಗೆ ತಟ್ಬಿಡ್ತೀವಿ. plate ಇಗೆ ಹಾಕ್ಕೊಂಡು, ಆ ತಟ್ಟಿ, ತಟ್ಟಿ ಹಾಕ್ಬಿಡ್ತೀವಿ. ತುಪ್ಪ ಏನ್ ಹಾಕಲ್ಲ. ಆಮೇಲೆ, ಆಮೇಲೆ ಹಾಕ್ಕೊಂತೀವಿ ನಾವು ತಟ್ಟೇಲಿ ತಿನ್ನೋವಾಗ ತುಪ್ಪನ . ಹ್ಮ್ಮ್ ಬಿಸಿ ಬಿಸಿ ತಟ್ಟೆಗೆ, ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು, ಹಂಗೇ ಸಾರು ಏನ್ ಮಾಡಿರ್ತಿವೋ ಅದರ ಜೊತೆ ತಿಂದ್ಬಿಡ್ತೀವಿ. ನಮ್ಮ ಮನೇಲಿ ಈ ತರ ಮಾಡ್ತಿವಿ . ಸರೀ, ನೀವು ರವೆ ಹಾಕೋದು ಗಂಟ್ ಬರಬಾರ್ದು ಅಂತ ಅಲ್ವ? ಅದೇ, ರವೆ ನೀವೇನ್ ಹಿಟ್ಟು ಕಲ್ಸಿ ಬಿಟ್ಬಿಡ್ತೀರ ಅಲಾ, ಅದ್ರು ಬದ್ಲು ನಾವು ರವೆ ಹಾಕೋದು, ಇಲ್ಲ ಅನ್ನ ಹಾಕೋದು ಆ ಥರ. ಹೌದು, ನಾನು ಸುಮಾರ್ ಜನ ಅನ್ನ ಹಾಕೋದ್ ನೋಡಿದೀನಿ,

ok.ಇವಾಗ್ ಅದೆ ಇಲ್ಲಿ ನಮ್, ನಾವ್ ಆ ಥರ ಮಾಡ್ತೀವಿ. ಅದಕ್ಕೆ ಕೇಳಿದ್ ನಾನು starting ಅಲ್ಲಿ ನಿಮ್ಗೆ, ನೀವ್ ಯಾವ್ ರೀತಿ ಮಾಡ್ತೀರ? ಆ, ಕೆಲವೊಬ್ರು ಬೇರ್ ಬೇರೆ ರೀತಿಯಾಗಿ ಮಾಡ್ತಾರಲ್ಲ ಅಂತ.

ಮತ್ತೇ, ನೀವು ಕೂಡುಸ್ತೀನಿ ಅಂದ್ರಲ್ಲ, ಅದನ್ ಎದ್ರಲ್ ಕೂಡುಸ್ತೀರ, ಕೋಲ್ use ಮಾಡಲ್ವಾ? ಒಂದು spoon ತಗೊಂದಿರ್ತೀವಿ ಉದ್ದಂದು. ಚುಚ್ಚಣಿಕೆ ಆ ಥರ ಇನ್ನೇನಾದ್ರು ಉದ್ದ ಇರೋ spoon ತಗೊಂಡ್ ಬಿಟ್ಟು, ಗರ ಗರ ತಿರಿಗಿಸ್ಬಿಡೋದು. ಆಮೇಲ್, ಕೇ, ಗರ ಗರ ತಿರಿಗ್ಸಿ ಎಲ್ಲ ಆದ್ಮೇಲೆ, plate ಗೆ ಸ್ವಲ್ಪ ನೀರ್ ಹಾಕ್ಕೊಂಡ್ ಬಿಟ್ಟು, ಕೈಗೂ ನೀರ್ ಇದ್ ಮಾಡ್ಕೊಂಡ್ ಅಂಟತ್ತೆ ಅಂತ ತಟ್ಟೋದು, ಹಿಂಗ್ plate ಅಲ್ಲೇನೆ. ತಟ್ಬಿಟ್ಟು ತಟ್ಟೆಗೆ serve ಮಾದ್ಬಿಡೋದು.

ಮ್ಮ. ಮತ್ತೆ ನೀವು ಮುದ್ದೆ regular ಆಗ್ ಮಾಡ್ತಾ ಇರ್ತೀರ? ಆ, ಇಲ್ಲ, ಒಂದ್ ದಿನ ಬಿಟ್ಟು ಒಂದ್ ದಿನ ಮಾಡ್ತಾ ಇರ್ತೀವಿ. ಓ, ಸರಿ. ಮತ್ತೆ ನೀವು ಬಸ್ಸಾರ್ ಯಾವ್ ಥರ ಮಾಡ್ತೀರ? ಬಸ್ಸಾರ? ನನ್ಗೆ ಬಸ್ಸಾರ್ ಮಾಡೋದ್ ಗೊತ್ತಿಲ್ಲ. ಅದಕ್ಕೆ ನಿಮ್ ಹತ್ರ ಕೇಳ್ಕೊಂಡಿದ್ದು. ಹೇಗ್ ಮಾಡ್ತೀರ ನೀವು ಬಸ್ಸಾರು ಏನು ಅಂತ. ನಾವು ಬೇರೆ ಥರ ಮಾಡ್ತೀವಿ. ಬೇರೆ ಅಡುಗೆ ಮಾಡ್ತೀವಿ. ಬಸ್ಸಾರ್ದು ಗೊತ್ತಿರ್ಲಿಲ್ಲ. ಮತ್ತೆ, ಬಸ್ಸಾರ್ನ ಇನ್ನು ಬೇರೆ combination ಅಲ್ ಮಾಡ್ತಾರೆ. ಏನು ಅಂದ್ರೆ ಇದೂ ತೊಗ್ರಿಬೇಳೆ,

ಓ, ಈ ರೀತಿ ಮೂರುನ್ನು ಹಾಕ್ಬಿಟ್ಟು ಮಾಡ್ತಾರಾ? ಮ್ಮ್. ಈ ಮೂರ್ combination ಅಲ್ ಒಂದ್ ಥರ ಮಾಡ್ತಾರೆ . ಓ, ಚನಾಗಿರುತ್ತೆ ಹಾಗಿದ್ರೆ ಅದುನ್ನು.

ಆ, ಸಬ್ಸಿಗೆ ಸೊಪ್ಪುದು Flavour ಚನಾಗಿರುತ್ತೆ ಇದುನುವೆ. ಆ, ಹಾ. ಹೌದು. ಅದಕ್ಕೆ ಹೇಳಿದ್ದು combination ಚನಾಗಿರುತ್ತಲ್ವ ಅಂತ? ಮ್ಮ್. ಮತ್ತೆ ಇನ್ನು ಕೆಲುವ್ರು ಏನೇನೋ ಹಾಕ್ತಾರಪ್ಪ. ಆ, ಕಡ್ಲೆಬೇಳೆ ಹಾಕಿ, ಹೀರೆಕಾಯಿ ಕಡ್ಲೆಬೇಳೆ ಹಾಕಿ ಮಾಡ್ತಾರೆ.

ಓ, ಬಸ್ಸಾರಲ್ಲೆ ಎಷ್ಟು combinations ಮಾಡ್ತಾರೆ. ನಾವು ಇದೆರಡು ಮಾಡ್ತೀವಿ.

ಮತ್ತ್ ಇನ್ನೂ ಒಂದ್ ಮಾಡ್ತೀವಿ. ಚಿಲ್ಕರವೆ ಸೊಪ್ಪು, ಬೇಳೆ, ಹೆಸ್ರುಕಾಳು. ಹಾ. ಅದು ಒಂದ್ ರೀತಿಯಲ್ ಮಾಡ್ತೀರಾ?

ಹಾಗೆ. ಏನೇನೋ different different ಬಸ್ಸಾರುಗಳೆಲ್ಲ ಮಾಡ್ತೀರ.

ಆ.ನಾವು ನಂದು ತಿಂಡಿ ಏನ್ ಮಾಡಿದ್ದೆ ಅಂದ್ರೆ ಅಕ್ಕಿ ರೊಟ್ಟಿ ಮಾಡಿದ್ದೆ ರೀ ಬೆಳಗ್ಗೆ. ಆ, ಹಾ, ಓ, ಮಸಾಲ ರೊಟ್ಟಿ ಅಂತಾರಲ್ಲ ಅದು. ಆ. ಅದಕ್ಕೆ ಮೂರ್ ಥರ ಹೆಸರಿಂದ ಕರೀತಾರೆ. ಅಕ್ಕಿ ರೊಟ್ಟಿ, ಇಲ್ಲ ಮಸಾಲ ರೊಟ್ಟಿ, ಆ ಇನ್ನೊಂದು side ಅಲ್ಲಿ ಏನೊ ಅಂತರಲ್ರಿ ತಾಲಿಪಟ್ಟು ಅಂತಾನು ಕರೀತಾರೆ. ಹೌದು, ನಮ್ side ಅಲ್ಲಿ ತಾಲಿಪೆಟ್ ಅಂತಾನೆ ಕರಿಯೋದು. ಆ. ನಾನ್ ಅದುನ್ ಮಾಡಿದ್ದೆ. ಅದು just ಏನದುಕ್ಕೆ ಚಟ್ನಿ ಮಾಡ್ಕೊತೀವಲ್ಲ? ದೋಸೆಗ್ ಮಾಡೋ ಥರ ಚಟ್ನಿ ಮಾಡ್ಕೊಳ್ಳೋದು. ಎಲ್ಲ ಹಿಟ್ಟು mix. ಅಕ್ಕಿ ಹಿಟ್ಟು, ಸ್ವಲ್ಪ ಗೋದಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು mix ಮಾಡಿ, ಈರುಳ್ಳಿನ ಚನ್ನಾಗ್ cut ಮಾಡ್ಕೊಂಡು ಸಣ್ಣದಾಗಿ, ಕ್ಯಾರಟ್ ತುರಿ, ಆಮೇಲೆ, ಅದಕ್ಕೆ ಸ್ವಲ್ಪ ಜೀರ್ಗೆ ಹಾಕಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಶೇಂಗ ಬೀಜನ್ನ ?????? ನಲ್ಲಿ ರುಬ್ಕೊಂಡ್ ಬಿಟ್ರೆ ಚನಾಗ್ smooth ಬರತ್ತೇ, ಶೇಂಗ ಬೀಜ ಹಾಕಿದ್ರೆ ಅಂತ.

ರುಬ್ಬಿಟ್ಟು ಹಾಕ್ತೀನಿ. ಓ ಸರಿ. ಮತ್ತೇನ್ ನೀವು ಇನ್ನೆನೇನ್ ತರ್ಕಾರಿ ಹಾಕ್ತೀರ ಅದಕ್ಕೆ? ತರ್ಕಾರಿ ಇದ್ ಮೂರೆ ಹಾಕೋದು. ಸೌತೇಕಾಯಿ ತುರುದ್ ಹಾಕ್ತೀವಿ. ಸೌತೇಕಾಯಿ, ಕ್ಯಾರಟ್, ಈರುಳ್ಳಿ ಹಾಕ್ತೀವಿ ತುರುದ್ ಬಿಟ್ಟು.

ಆಮೇಲೆ, ಅದೆ ?????? ನಲ್ಲಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶೇಂಗ ಬೀಜ ?????? ಮಾಡಿ ಅದಕ್ ಹಾಕ್ತೀವಿ. ಆಮೇಲೆ ನೀರ್ ಹಾಕ್ಬಿಟ್ಟು, ಇಲ್ಲಾ ಬಿಸ್ನೀರು ಕಾಯಿಸ್ಕೊಂಡು, ಬಿಸ್ನೀರಲ್ಲಿ ಹಾಕಿ ಕಲ್ಸಿದ್ರೆ ಚೆನ್ನಾಗ್ smooth ಆಗ್ ಬರುತ್ತೆ ಅಂತ ಬಿಸ್ನೀರ್ ಹಾಕಿ ಕಾಯ್ಸಿ ಆ, ತಟ್ಟಬಿಡೋದು. ಹೋಳಿಗೆ ಹೇಗ್ ತಟ್ತೀವೋ ಹಾಗೆ. ತಟ್ಟಿ, ಬೇಸೋದು. ಬಾಣಲಿ ಇಟ್ಬಿಟ್ಟು. so ಬೇಸಿ, ಚನ್ನಾಗಿ ಬೆಂದ ತಕ್ಷಣ serve ಮಾದ್ಬಿಡೋದು ತಟ್ಟೆಗೆ. ಬಿಸಿ ಬಿಸಿಯಾಗಿ ತಿಂದ್ಬಿಡೋದು. ಹೌದು , ಇದ್ರಲ್ಲುನು ಚನ್ನಾಗ್ ತರ್ಕಾರಿ ಸೇರತ್ತೆ. ಹಾ, ಹೌದು. ಇದ್ರಲ್ಲಿ ಕ್ಯಾರಟ್ ಒಳ್ಳೇದಲ್ವ? ಕ್ಯಾರಟ್ ಸೇರತ್ತೆ. ನೀವೂ ಸಬ್ಸಿಗೆ ಸೊಪ್ಪು ಹಾಕ್ಬೋದು ಇದಕ್ಕೆ. ತುಂಬಾ ಚನ್ನಾಗಿರತ್ತೆ.

ಮತ್ತೆ ಯಾವಾಗಾದ್ರು ಬನ್ರಿ ಮನೆಗೆ. free ಮಾಡ್ಕೊಂಡು. ನಿಮ್ಗೆ ಮಾಡ್ಕೊಂತೀನಿ. try ಮಾಡ್ರಿ. taste ಮಾಡಿ ನನಿಗೆ ಹೇಳಿ ಹೇಗಿರುತ್ತೆ ಅಂತ. ಆಯ್ತಾಯ್ತು. ಬಸ್ಸಾರ್ ಮಾಡ್ಕೊಂಡ್ ಬರ್ತೀನಿ ಬಿಡ್ರಿ ನಿಮ್ಮನೆಗೆ. ok. ಬಸ್ಸಾರ್ ಇಲ್ಲಿಗೆಲ್ಲ ತಗೊಂಡ್ ಬರ್ಬೇಡಿ. ನಾನ್ ಅಲ್ಲಿಗೆ ಬಂದು taste ಮಾಡ್ತೀನಿ. ನೀವ್ ಮುದ್ದೆ ಬಸಿ ಬಿಸಿ ನೀವ್ ಮಾಡ್ಕೊಡ್ರಿ. ನಾನ್ ಹಂಗೆ ತಿಂತಾ ಇರ್ಬೇಕು.

ok. ಬರಣ next time.

Hai ಪವನ್, ಎಲ್ಲಿದಿಯಾ? ನಾನೀಗ ಮನೇಲಿದ್ದೇನೆ. ಹೌದಾ? ಏನ್ ಅಹ್ ಏನು ವಿಶೇಷ?

ವಿಶೇಷ ಎಂಥ ಇಲ್ಲ ಮಾರ್ರೆ, ನಿಮ್ದೇ ದೊಡ್ಡವರದೆಲ್ಲಾ.

ಆ ಇಲ್ಲಪ್ಪ, ನಿಂದು ಏನು, special ಇತ್ತ ಏನಾದ್ರೂ?

ನಮ್ದು, special ಎಂತ ಇಲ್ಲ, ತರಕಾರಿ ಈಗ.

ತರಕಾರಿ ಅಂದ್ರೇ ಈಗ ಮೀನು ಸ್ವಲ್ಪ ಕಡಿಮೆ ಅಲಾ, ಹಾಗಾಗಿ.

ಮೀನು ಕಡಿಮೆ ಇಲ್ಲ, ಆದ್ರೂ ಅದೇ ಬಂದದ್ದೇ ಬ~ ಬರ್ತಾ ಇರ್ತದಲಾ ಅದಕ್ಕೆ.

ಹ್ಮ್, ಎಂತಾ call ಮಾಡಿದ್ದ?

ನಾನು, ಅಹ್ ಒಂದು mobile ತಗೋಳ್ವಾ ಅಂತ ಇದ್ದೆ, ನಿಂಗೆ ಸ್ವಲ್ಪ mobile ಬಗ್ಗೆ ಗೊತ್ತುಂಟಲ್ಲ.

ನಾನ್ mobile ತರ್ಲಿಕ್ಕೆ ಉಂಟು. ಹಾಗೆ ನಿನ್ ಹತ್ರ ಕೇಳುವಾ ಅಂತ phone ಮಾಡಿದ್ದು. ಹಾ ಅದೇ ನೀನ್ ಇತ್ತೀಚಿಗೆ mobile ತಕೊಂಡದ್ದಲ್ಲಾ?

ಅದು ಹೋಗಿದೆ, ಅಲ್ಲಾ ಈಗ trend ಅಲ್ಲಿ ಇರುದು mobile ಯಾವುದು?